ನಾವಿಲ್ಲಿ ಹರಿಯುತ್ತಿರುವ ಒಂದು ಜಲಾಶಯವನ್ನು ನೋಡಬಹುದು ಜ -ಜಲಾಶಯದ ಮೇಲ್ಬಾಗದಲ್ಲಿ ಒನ್ -ಒಂದು ಕಟ್ಟಡವನ್ನು ಸಹ ನೋಡಬಹುದು ಕಟ್ಟಡದ ಮೇಲೆ ಕೆಲವು ವ್ಯಕ್ತಿಗಳು ಕೂತಿರುವ ಚಿತ್ರವನ್ನು ಸಹ ನೋಡಬಹುದು.

ಕಾಣಬಹುದಾಗಿದೆ ಕಾರಿನ ಹಿಂದೆಗಡೆ ಆಹ್ಹ್ ಸ ಒಂದು ತಳ್ಳುವ ಗಾಡಿಯನ್ನು ನಾವು ನೋಡಬಹುದು ಪಕ್ಕದಲ್ಲಿ ಓಡಾಡುತ್ತಿರುವ ಆಹ್ಹ್ ಬೈಕುಗಳ ವ್ಯವಸ್ಥೆಯನ್ನು ಸಹ ನಾವಿಲ್ಲಿ ಕಾಣಬಹುದಾಗಿದೆ.

ಹಾಗು ಪಕ್ಕದಲ್ಲಿ ಇನ್ನೊಂದು ಶಾಪ ನ್ನು ಸಹ ನೋಡಬಹುದಾಗಿದೆ ಎಲೆಕ್ಟ್ರಿಕ್ ನ ಮುಂಭಾಗದಲ್ಲಿ ಒಂದು ಹೂವಿನ ತೋರಣದ ಹೂವಿನ ತೋರಣವನ್ನು ನಾವಿಲ್ಲಿ ನೋಡಬಹುದಾಗಿದೆ ಹಾಗು ಅಂಗಡಿಯ ಮೇಲ್ಬಾಗದಲ್ಲಿ ಒಂದು ಮನೆಯನ್ನು ಸಹ ನೋಡಬಹುದು.

ನಾವಿಲ್ಲಿ ಒಂದು ಮನೆ ಒಳಗಡೆ ಒಂದು ಹೊಸ ಕಾರು ಒಂದು ಬಿಳಿಯ ಕಾರು ನಿಟ್ಟಿರುವುದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಕಾರ ಣ ಪಕ್ಕದಲ್ಲಿ ಕೆಲವು ಬಾಕ್ಸ್ ಗಳನ್ನು ಸಹ ನಾವಿಲ್ಲಿ ನೋಡಬಹುದಾಗಿದೆ.

ನಾವಿಲ್ಲಿ ಒಂದು ಫಾಸ್ಟ್ ಫುಡ್ ಕ್ಯಾಂಟೀನನ್ ಕ್ಯಾಂಟೀನನ್ನು ಇಲ್ಲಿ ನೋಡಬಹುದಾಗಿದೆ ಇಲ್ಲಿ ಫಾಸ್ಟ್ ಫುಡ್ ನ ಆಹ್ಹ್ ಸಪ್ಲೈ ಮಾಡುವನ್ ಮಾಡುವಂತಹ ಸರ್ವರ್ಸ ಗಳನ್ನು ನಾವಿಲ್ಲಿ ಕಾಣಬಹುದಾಗಿದೆ.

ಹಾಗು ಪಕ್ಕದಲ್ಲಿ ಹೂವಿನ ಅಲಂಕಾರವನ್ನು ಮಾಡಿರುವಂತಹ ಮಾಡಿರುವುದನ್ನು ನಾವಿಲ್ಲಿ ನೋಡಬಹುದಾಗಿದೆ ಈ ಕಡೆ ಆಹ್ಹ್ ಸಾಸ್ ಹಾಕಿರುವ ಬಾಟಲನ್ನು ನಾವು ನೋಡಬಹುದು ಹಾಗು ಸ್ಯಾನಿಟೈಸರ್ ಬಾಟಲನ್ನು ನೋಡಬಹುದು.

ಹಾಗೆ ಮುಂಭಾಗದಲ್ಲಿ ಒಂದು ರೋಡನ್ನು ಸಹ ನೋಡಬಹುದು ರೋಡಲ್ಲಿ ಕೆಲವು ಬೈಕ್ಗಳು ನಿತ್ತಿರುವ ದ್ರಶ್ಯವನ್ನು ನೋಡಬಹುದು ಹಾಗೆಯೆ ಒಬ್ಬ ಮಹಿಳೆಯು ಬರುತ್ತಿರುವ ದ್ರಶ್ಯವನ್ನು ನೋಡಬಹುದು ಹಾಗೆಯೆ ಇಲ್ಲಿ ಒಂದು ಪೆಟ್ಟಿಗೆ ಅಂಗಡಿಯ ಮುಂದೆ ಇಬ್ಬರು ಪುರುಷರು ಕೂತಿರುವ ದ್ರಶ್ಯವನ್ನು ನಾವಿಲ್ಲಿ ನೋಡಬಹುದು.

ಹಾಗೆ ಇಲ್ಲಿ ಒಂದು ಮನೆಯನ್ನು ಸಹ ನೋಡಬಹುದು ಹಾಗೆ ಗಿಡ ಮರಗಳ ದ್ರಶ್ಯವನ್ನು ಸಹ ನಾವು ಇಲ್ಲಿ ಕಾಣಬಹುದಾಗಿದೆ.

ನಾವಿಲ್ಲಿ ಒಂದು ನದಿಯನ್ನು ನೋಡಬಹುದು ನದಿಯ ಒಳಗಡೆ ಬಂಡೆಗಳು ಇರುವ ದ್ರಶ್ಯವನ್ನು ನೋಡಬಹುದು ಹಾಗು ನದಿಯ ದಡದಲ್ಲಿ ಒಂದು ಆಹ್ಹ್ ತೆಪ್ಪ ಇರುವುದನ್ನು ನೋಡ-ನೋಡಬಹುದು ತೆಪ್ಪದ ಒಳಗಡೆ ಒಂದು ದೋಣಿಯನ್ನು ಸಾಗಿಸಲು ಒಂದು ಮುಟ್ಟುಗೋಲನ್ನು ಸಹ ನೋಡಬಹುದು.

ಹಾಗೂ ಪ್ರಾಣಿಗಳನ್ನು ಸ್ಥಾನ ಮಾಡಿಸುತ್ತಿರುವ ದೃಶ್ಯವನ್ನು ನಾವ್ ಇಲ್ಲಿ ಕಾಣಬಹುದಾಗಿದೆ ನಾಲ್ಕು ಸುತ್ತಮುತ್ತಲು ಗಿಡ ಮರಗಳನ್ನು ನಾವು ಇಲ್ಲಿ ಕಾಣಬಹು ಕಾಣಬಹುದಾಗಿದೆ.

ನಾವಿಲ್ಲಿ ಹೋಟೆಲನ ಒಳಾಂಗಣ ದ್ರಶ್ಯವನ್ನು ನಾವಿಲ್ಲಿ ಕಾಣಬಹುದಾಗಿದೆ ಅದರ ಮುಂಬಾಗದಲ್ಲಿ ಟೆಬಲ ಗಳು ಚೆರ್ಸ ಗಳಿರುವ ದೃಶ್ಯವನ್ನು ನಾವಿಲ್ಲಿ ನೊಡಬಹುದಾಗಿದೆ.